ನಾವು ಇಲ್ಲಿ ನೋಡುತ್ತಿರಬಹುದು ಯಾವ ರೀತಿ ಒಂದು ಗ್ರೌಂಡ್ ಕಾಣುಸ್ತಿದ್ದೆ ಅಂತ ನಾವು ನೋಡಬಹುದು ಯಾವ ರೀತಿ ಪ್ಲೇ ಕ್ಲಾಸಸ್ ನಡಿತಿದೆ ಎಲ್ಲ ಬೆಳೆಸಿದರೆ ಅಂತ ನಾವು ಕೂಡ ನೋಡಬಹುದು ಒಂತರ ಸರೌಂಡಿಂಗಲ್ಲೆಲ್ಲ ಯಾವ ರೀತಿ ಗಿಡಗಳು ಮರಗಳನ್ನು ಬೆಳೆಸಿದರೆ ಅಂತ--

ನಾವು ಇಲ್ಲಿ ನೋಡಬವುದು ಯಾವ ರೀತಿ ಈ ಒಂದು ನೇಚರ್ ನಮಿಗೆ ಕನಿಸ್ತಿದೆ ಅಂತ ಸೊ ಅಲ್ಲಿ ನಾವು ನೋಡಬವುದು ಯಾವ ರೀತಿ ಮೋಡಗಳು ಕಾಣುಸ್ತಿದವೇ ಅಂತ ನಂತರ ನೋಡಬಹುದು ಯಾವ ರೀತಿ ಮರಗಳು ಗಿಡಗಳು ಮತ್ತಿ ಬೆಟ್ಟ ಗಳು ಇರೋದ್ನ ಇಲ್ಲಿ ನೋಡತ್ತಿರಬಹುದು.

ಇದ್ರಲ್ಲಿ ಪುಟ್ಟದಂತ ಕೆರೆಯನ್ನುನಾವ್ ಇಲ್ಲಿ ನೋಡ್ತಿದೀವಿ ಯಾವ ರೀತಿ ಇದೆ ಅಂತ.

ಸೋ ನಾವು ಇಲ್ಲಿ ನೋಡ್ತಿರಬಹುದು ಯಾವ ರೀತಿ ಒಂದು ಸನ್ನ ಮಗೆ ಕಾಣಿಸ್ತಿದವೆ ಅಂತ ನಾವು ನೋಡಬಹುದು ಯಾವ ರೀತಿ ಗಿಡಗಳು ಮರಗಳು ಎಲ್ಲಾ ಸುತ್ತಿಕೊಂಡಿವೆ ಯಾವ ರೀತಿ ಇದೆ ವಿವೋ ನಂತರ ಅಲ್ಲಿ ನಾವು ನೋಡ್ತಾ ಇರಬಹುದು --

ಆಕಡೆ ಈಕಡೆ ಎಲ್ಲ ನೋಡಬಹುದು ಬರಿ ಹಸಿರು ರಾಗಿ ಗಿಡಗಳು ಮರಗಳು ಯಾವ ರೀತಿ ಬೆಳ್ಕೊಂತಿವೆ ನೇಚರ್ ಅಲ್ಲಿ ಪಾಟ್ ಅಲ್ಲಿ ಎಲ್ಲ ಯಾವ ರೀತಿ ಗಿಡಗಳನ್ನ ಬೆಳ್ಸಿರೋದು ಇಲ್ಲಿನೋಡಬಹುದು.

ಇದರಲ್ಲಿ ಮರಗಳು ಗಿಡಗಳು ಮರಗಳ ಅತ್ರ ಯಾವ ರೀತಿ ಪರದೇ ಕಟ್ಟಿದರೆ ಕೆಲ್ಗಡೆ ಯಾವ ರೀತಿ ಕಟ್ಟಿನ ಮರಗಳ --

ಒಂತರ ಅಲ್ಲಿ ಇಲ್ಲಿ ಮರಗಳು ಇರುವುದನ್ನು ಕೂಡಾ ನೋಡಬಹುದು ಯಾವ ರೀತಿ ಕಾಣಿಸ್ತಾ ಇದಿಯಾ ಅಂತ ನಾವಲ್ಲಿ ನೋಡಬಹುದು ಒಂತರ ಜಾಗದಲ್ಲಿ ಯಾವ ರೀತಿ ಗುಂಪಾಗಿ ಆನೆಗಳು ನಂತರ ಅದರ ಮರಿ ಯಾವ ರೀತಿ ಇದೆಂತ ನೋಡಬಹುದು.